ಹಾಗು ಈ ಚಿತ್ರದಲ್ಲಿ ಕಪ್ಪು ಬಿಳಿ ಕಾರುಗಳಿವೆ .

ಹೇಳುತ್ತಿದ್ದಾರೆ ಹೇಳುವುದನ್ನು ವಿದ್ಯಾರ್ಥಿಗಳು ನೀಲಿ ಬಟ್ಟೆ ಧರಿಸಿಕೊಂಡು ಎ ಗಮನವಿಟ್ಟು ಆಲಿಸುತ್ತಿದ್ದಾರೆ. ಇಬ್ಬರೆ ವಿದ್ಯಾರ್ಥಿಗಳು ತಲೆಗೆ ಟೋಪಿಯನ್ನು ಧರಿಸಿದ್ದಾರೆ.

ಕಾರಿ ದೆ ಕಾರಿನ ಪಕ್ಕದಲ್ಲಿ ಇಬ್ಬರು ನಿಂತಿದ್ದಾರೆ ಹಾಗೂ ಕಾರಿನ ಬಲಭಾಗದಲ್ಲಿ ಹಲವಾರು ವಾಹನಗಳು ನಿಂತಿದವೆ ಕೆಂಪು ಬಣ್ಣದ ವಾಹನಗಳು ಜಾಸ್ತಿ ಇದಾವೆ.

ಇದು ಒಂದು ದೊಡ್ಡದಾದ ಪಾತ್ರೆಯ ಅಂಗಡಿಯಾಗಿದೆ ಇದರಲ್ಲಿ ಹಲವಾರು ಪಾತ್ರೆಗಳು ಇದ್ದಾವೆ ಹಾಗೆಯೇ ಅಲ್ಲಿ ಒಬ್ಬ ಮಹಿಳೆಯು ಕುಳಿತುಕೊಂಡಿದ್ದಾಳೆ ಆಕೆಯೂ ಹಸಿರು ಬಣ್ಣದ ಸೀರೆಯನ್ನು ಧರಿಸಿದ್ದಾಳೆ .

ಆ ಮಹಿಳೆಯ ಎಡಬದಿ ಯಲ್ಲಿ ಒಂದು ಸಣ್ಣ ಹುಡುಗಿಯು ಹಾಗೂ ಒಬ್ಬ ಗಂಡಸು ನಿಂತಿದ್ದಾರೆ.

ಇದು ಒಂದು ತರಕಾರಿಯ ಮಾರುಕಟ್ಟೆಯ ಚಿತ್ರಣವಾಗಿದೆ ಇಲ್ಲಿ ಹಲವಾರು ಚೀಲದಲ್ಲಿ ವಿಧ ವಿಧವಾದ ತರಕಾರಿಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ.

ಇದು ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ತೆಗೆದ ಚಿತ್ರವೆನಿಸುತ್ತಿದೆ ಇದರಲ್ಲಿ ಹಲವಾರು ತರಕಾರಿಗಳು ಇದ್ದಾವೆ ಕೆಂಪಗೆ ಕಾಣುತ್ತಿರುವವು ಟಮೋಟ ಹಣ್ಣುಗಳು ಹಸಿರಿನಲ್ಲಿ ಇರುವವು ಎರಡು ತರಹದ ತರಕಾರಿಗಳಿದ್ದಾವೆ .